ಹಲವಾರು ಕೆಂಪು ಬಣ್ಣದ ಬಸ್ಸುಗಳು ಇವೆ.

ಆ ಮೇಜಿಗೆ ಬಹಳಷ್ಟು ರೀತಿಯ ಅಲಂಕಾರವನ್ನು ಮಾಡಿದ್ದಾರೆ.

ಒಳಗೆ ಹೋಗಲು ಒಂದು ಬಾಗಿಲು ಇದೆ.

ಅದರ ಮೇಲೆ ಮಾಲಾಬಾರ್ ಅಂತ ಬರೆದಿದೆ.

ಇಲ್ಲಿ ಹೆಣ್ಣು ಮಕ್ಕಳು ತಲೆಗೆ ರಿಬ್ಬೀನು ಗಳನ್ನು ಹಾಕಿಕೊಂಡಿದ್ದಾರೆ.

ಮತ್ತು ಬಹಳಷ್ಟು ಲೈಟ್ಸ್ ಗಳು ಇವೆ.

ನೀಲಿ ಬಣ್ಣದ ಫ್ರೀಜ್ ಗಳು ಮತ್ತು ಕಪ್ಪು ಬಣ್ಣದ ಫ್ರೀಜ್ ಗಳು ಮತ್ತು ಒಂದು ಕಾಟನ್ ಇದೆ.

ಮತ್ತು ಹಳದಿ ಬಣ್ಣದ ಒಂದು ನೀರಿನ ದೊಡ್ಡ ಬ್ಯಾರಲು ಇದೆ.

ಮತ್ತು ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ.

ಮತ್ತು ಅಂಗಡಿಗೆ ಒಂದು ಶಟರ್ ಇದೆ.

ಮತ್ತು ಬಹಳಷ್ಟು ಗಿಡಗಳಿವೆ ಒಂದು ಲೈಟಿನ ಕಂಬ ಇದೆ.

ಒಂದು ಗಾಡಿ ಇದೆ ಮತ್ತು ಒಂದು ಲೈಟ್ ಇದೆ ಮತ್ತು ಇಲ್ಲಿ ಬಹಳಷ್ಟು ಚೀಲಗಲಿವೆ.

ಮತ್ತು ಒಂದು ಬಾಟಲ್ ಇದೆ ಮತ್ತು ಒಂದು ಜೆರಾಕ್ಸ್ ಮಷೀನ್ ಇದೆ.

ಮತ್ತು ಚಿಕ್ಕ ಮತ್ತು ದೊಡ್ಡ ಬಹಳಷ್ಟು ಗಿಡ ಮತ್ತು ಮರಗಳು ಇವೆ.

ಆ ಅಂಗಡಿಯ ಮೇಲೆ ಸಂಗೀತಾ ಎಂದು ಬರೆದಿದೆ.

ಗೋಡೆಯ ಮೇಲೆ ಫೋನಿನ ಚಿತ್ರ ಇದೆ.

ಮತ್ತು ಎರೆಡು ಗಿಡ ಗಾಡಿಗಳು ಇವೆ.

ಪುಸ್ತಕ ಇದೆ ಮತ್ತು ಪೆನ್ನುಗಳು ಇವೆ.

ಮತ್ತು ಇಲ್ಲೀ ದೇವರ ಮೂರ್ತಿಗಳು ಇವೆ.

ಮತ್ತು ಕೂಡಲು ಕಪ್ಪು ಬಣ್ಣದ ಕುರ್ಚಿಗಳಿವೆ.

ಅದರಲ್ಲಿ ಒಬ್ಬ ವ್ಯಕ್ತಿಯು ಶೋ ಅನ್ನು ಧರಿಸಿದ್ದಾನೆ.

ಹಿಂದೆ ಬಹಳ ದೊಡ್ಡ ದೊಡ್ಡ ಕಟ್ಟಡಗಳು ಇವೆ.

ಈ ಅಂಗಡಿಗೆ ಒಂದು ನೀಲಿ ಬಣ್ಣದ ಶಟರ್ ಇದೆ.

ಆ ತಿನ್ನುವ ಪದಾರ್ಥಕ್ಕೆ ಕೇಸರಿ ಬಣ್ಣದ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ.

ಬ್ಯಾನರ್ ಮೇಲೆ ಸಂಗಮೇಶ್ವರ ಕ್ಲಿನಿಕ್ ಅಂತ ಬರೆದಿದೆ.